ಇವಾ ಪಾರ್ಟಿ ಪಿಲ್ಲರ್ ಹಾಕಿನವ್ ನನ್ನ ಮನೆಗೆ ನಾ ಎಲ್ಲಾನ ಹೊಸ್ ಮನಿ ಹೋಗೋದು ಅಷ್ಟ್ ಬೇಗ್ನೆ .

ಸೆರ್ಸಗುಂಡಲಿ ನಾಕ್ ನಾಕ್ ಅಕ್ಷರ ತನಗ್ ಬರಲಿಲ್ಲಾ ಒಂದಿನು ಅದನ್ನು ಮುಂದಿನ್ ತಪ್ಪಸ್ಕೊನು ನನ್ನತೋಕೆ ಗಾರೆ ಕೆಲ್ಸ್ ಕ್ ಎತ್ತಕೊಳ್ಳಕ್ ಹೋಗೋನು .

ಕಳಲಿ ಲಕ್ಷಮ್ಮಕ್ಕಾ ಯಾನಕ್ ಹೋಗಿ ಹೋಗಿ ನಿನಗೆ ದೇವಸ್ಥಾನದಲ್ಲಿ ಮದ್ವೆ ಮಾಡತ್ತಿದಿಯಲ್ಲಾ ಇಲ್ಲಿ ನಮ್ಮೋರಿಗೋಸ್ಕರ ನಮ್ಮೂರುದು ಅಂಬೇಡ್ಕರ್ ದು ಒಂದು ಭವನ ಅಂತ ಮಾಡ್ರಲಾ --

ಹೇಂಗೇನದು ಆಡರ್ ಆಡ್ಕೊಳ್ಳಾ ಮಾಡೋರ್ ಮ ಎಂತೆಂತ ಮಾತ್ --

ಏಯ್ ಈದ್ ಎಷ್ಟೂತನ್ ನಿನ್ನ ಅಂಗಡಿಲಿ ಕಾಯೋದು ಎಷ್ಟೂತ್ತಾ ಕಟ್ಟಿಂಗ್ ಕಟ್ಟಿಂಗ್ ಮಾಡ್ಸೋದು ನಿನ್ನ ಅಂಗಡಿ ಕಾಯ್ ಕಾದು ಕಾದು ಬಂದ್ ಬಂದ್ ಗೆಲ್ಲಾ ಮಾಡಿಮಾಡಿ ಕಳ್ಸ್ತಿದೆ.